ಇಲ್ಲಿ ಒಂದು ರೂಮ್ ಇದೆ ಆ ರೂಮಿನಲ್ಲಿ ಒಂದು ಟಿ_ವಿ ಯನ್ನು ಕಾಣಸ್ತಾ ಇದೆ.

ಇಲ್ಲಿ ಒಂದು ವಾಟರ್ ನ ಫಿಲ್ಟರ್ ಕಾಣಿಸ್ತಾ ಇದೆ.

ಹಾಗು ಲೈಟ್ ಗಳು ಕೂಡ ಇದಾವೆ ಕಂಬಗಳು ಕೂಡ ಇದಾವೆ.

ಇದು ಒಂದು ಪ್ರೈಮರ್ ಪ್ರೈಮ್ ಕಾರ್ ಡೆಕೋರ ಅಂತ ಶಾಪ್ ಇದೆ ಇ--

ಇಲ್ಲಿ ಬಹಳಷ್ಟು ಷನ್ನು ಷನ್ನು ಗಿಡಗಳನ್ನು ಕಾಣಿಸ್ತಾ ಇವೆ.

ಇಲ್ಲಿ ಒಂದು ಗ್ರಂಥಾಲಯವನ್ನು ಕಾಣಿಸ್ತಾ ಇದೆ.

ಮತ್ತು ಎರಡು ಚಮಚ್ ಅನ್ನು ಕಾಣಿಸ್ತಾ ಇದೆ ಒಂದು ಸೈಡಿ ಗೆ ಅನ್ನವನ್ನು ಕಾಣಿಸ್ತಾ ಇದೆ.

ಇಲ್ಲಿ ಇಬ್ಬರು ಮನುಷ್ಯರನ್ನು ಕಾಣಿಸ್ತಾ ಇದ್ದಾರೆ.

ಮತ್ತು ಒಂದು ಸೈಡಿಗೇ ಶೂ ಅನ್ನು ಕಾಣಿಸ್ತಾ ಇದೆ ಇಲ್ಲಿ.

ಇಲ್ಲಿ ಒಂದು ಶಾಲೆ ಇದೆ ಶಾಲೆಯ ಮುಂದೆ ಬಹಳಷ್ಟು ಗಿಡಗಳನ್ನು ಕಾಣಿಸ್ತಾ ಇದ್ದಾವೆ.

ರೋಡಿ ದ ಮೇಲೆ ಒಂದು ದೊಡ್ಡ ಕಂಬ ಸಹ ಇದೆ ವಯರ್ ಗಳು ಸಹ ಇವೆ.

ಅದರ ಬಾಜುಅಲ್ಲಿ ರೋಡ್ ಕಾಣಿಸ್ತಾ ಇದೆ.

ಮತ್ತು ಬೈಕ್ ಕಾಣಿಸ್ತಾ ಇವೆ ಬಹಳಷ್ಟು ಜೀಪ್ ಗಳನ್ನು ಕಾಣಿಸ್ತಾ ಇವೆ.

ಬಹಳಷ್ಟು ಮನುಷ್ಯರು ಸಹ ಇಲ್ಲಿ ಕುಂತಿದಾರೆ ನಿಂತಿದಾರೆ.

ಮತ್ತು ಒಬ್ಬ ಮನುಷ್ಯನು ನಿಂತಿದ್ದಾನೆ ಕಾಣಿಸ್ತಾದ ಗೇಟ್ ಸಹ ಇದೆ.

ಶಂ ಶನ್ನು ಗಿಡಗಳನ್ನು ಸಹ ಇಲ್ಲಿ ಕಾಣಿಸ್ತಾ ಇದ್ದಾವೆ.

ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ.

ಮತ್ತು ಮೂರನಿ ಮೂರರಿಂದ ನಾಲ್ಕು ಬಸ್ಸು ಸಹ ಇಲ್ಲಿ ಕಾಣುಸ್ತಾ ಇದ್ದಾವೆ.

ಮತ್ತು ರಾಡಿನ ಕಂಬಗಳನ್ನು ಕಾಣಿಸ್ತಾ ಇವೆ.

ಒಂದು ಸೆಟ್ಟರ್ ಸಹ ಕಾಣಸ್ತಾ ಇದೆ ಲೈಟ್ಸ್ ಸಹ ಕಾಣಸ್ತಾ ಇದೆ ಹೂವಿನ ಹಾರೂ ಸಹ ಕಾಣುಸ್ತಾ ಇವೆ.

ಇಲ್ಲಿ ಒಂದು ಬಿಲ್ಡಿಂಗ್ ಕಾಣಸ್ತಾ ಇದೆ ಅದರ ಹೊರಗಡೆ ಬಹಳಷ್ಟು ಕಾರ್ ಅದು ಎಲ್ಲ ನಿಂತಿದಾವೆ.

ಹೂವಿನ ಮಾಲೆಗಳು ಕಾಣಿಸ್ತಾ ಇದ್ದಾವೆ ಲೈಟ್ ಸಹ ಕಾಣಿಸ್ತಾ ಇದ್ದಾವೆ.

ಓಪನ್ ಡೋರ್ ಸಹ ಇಲ್ಲಿ ಕಾಣಿಸ್ತಾ ಇದೆ ಮತ್ತು ಬಹಳಷ್ಟು ಕುರ್ಚಿಗಳಿಗವೆ.

ಇಲ್ಲಿ ಒಂದು ರೋಡ್ ಕಾಣಿಸ್ತಾ ಇದೆ ರೋಡಿ ನ ಸೈಡಿ ಗೆ ಒಂದು ಫ್ರೂಟ್ ಶಾಪ್ ಕಾಣಿಸ್ತಾ ಇದೆ.

ಆಟೋ ರಿಕ್ಷಾ ಸಹ ಇಲ್ಲಿ ಕಾಣಿಸ್ತಾ ಇವೆ.

ಮನುಷ್ಯರು ಸಹ ಗಿಡಮರಗಳು ಸಹ ಇಲ್ಲಿ ಕಾಣುಸ್ತಾ ಇವೆ.

ಮತ್ತು ಲೈಟಿ ನ ಮೀಟರ್ ಸಹ ಕಾಣಿಸ್ತಾ ಇದೆ.

ಕಾಫಿ ಶಾಪ್ ದಲ್ಲಿ ಎರಡು ಫ್ಯಾನ್ ಇವೆ ಮತ್ತು ಬಹಳಷ್ಟು ಲೈಟ್ಸ್ ಸಹ ಕಾಣಿಸುತ್ತಿವೆ.

ಮತ್ತು ಒಂದು ಫ್ರಿಡ್ಜ್ ಕಾಣುಸ್ತಾ ಇದೆ ಕೌಂಟರ್ ಬ- ಕೌಂಟರ್ ಕಾಣಿಸ್ತಾ ಇದೆ.

ಮತ್ತು ವೈರ್ ಸಹ ಕಾಣಸ್ತಾ ಇದೆ ಸೈಡಿ ಗೆ ಪಾರ್ಟಿಶನ್ ಕಾಣಸ್ತಾ ಇದೆ.